ಈ ಮುಸ್ಲಿಂ ಸಮುದಾಯದವರು ತಮ್ಮ ಪ್ರಾರ್ಥನೆ ಗಳನ್ನ ಇಲ್ಲಿ ಸಲ್ಲಿಸುತ್ತಾರೆ ತಮ್ಮ ದೇವರಿಗೆ.

ಇದು ಸೂರ್ಯನ ಸಾಯಂಕಾಲ ಅಂದರೆ ಅವನ ಮುಳುಗುವ ಸಮಯ ತನ್ನ ಗರ್ಭದಲ್ಲಿ ತಾಯಿಯ ಗರ್ಭದಲ್ಲಿ ಹೋಗುತ್ತಾನೆ ಅಂತ ಹೇಳಿ ಕರೀತಾರೆ.

ವೆಬ್ ರೀಸ್ ಅಂತ ಕರೀತಾರೆ ಅಂತ ಹೇಳೀದ್ರೆ ಯಾವ್ದೋ ಒಂದು ಕಂಪನಿಯ ವೆಬ್ ರೀಸ್ ಮಾಡಿ ಇಟ್ಟಿದ್ದಾರೆ.

ಅದೇ ಬುಕ್ ಸ್ಟಾಪ್ ಅಲ್ಲಿ ಇರತಕ್ಕಂಥ ಎಲ್ಲ ಒಂದು ಪೇಪರ್ಸ್ ಗಳನ್ನ ಪೆನ್ನುಗಳನ್ನ ಅದೇ ರೀತಿಯಾಗಿ ಇಡೀ ಒಂದು ಸ್ಟೋರ್ ರೂಮ್ ಮುಕಾಂತರ ಸ್ಟೋರ್ ಮಾಡಿ ಇಡಲಾಗಿದ್ರ್--

ಹೆಸರಿದೆ ಇಲ್ಲಿ ಅನೇಕ ಕಾಂಪ್ಲೆಕ್ಸ್ ಅನ್ನುವುದು ಅದ್ರ ಮೇಲುಅಡೆಗೆ ಆಲ್ಫಾ --

ಸೇಬು ಹಣ್ಣು ಕಿತ್ತಳೆ ಹಣ್ಣು ದಾಳಿಂಬರಿ ಹಣ್ಣು ಚಿಕ್ಕು ಹಣ್ಣು ಮಾವಿನ ಹಣ್ಣು ಪೇರಲ ಹಣ್ಣು ಹೂವು--

ಇಲ್ಲಿ ಬೇಕಾಗಿರತಕ್ಕಂಥ ಶರ್ಟ್ ಗಾಲ ಫೀಸ್ ಗಳನ್ನ ಇದು ಕಲರ್ ಕಲರ್ಸ್ ಅರಿವೇ ಮಾರಾಟ ಮಾಡ್ತಿದ್ದಾರೆ.

ಅಲ್ಲದ ದ್ರಶ್ಯ ಅಲ್ಲ ಅಂತ ಹೇಳಿದ್ರೆ ನೀರು ಒಂದೇ ಕಡೆ ನಿಲ್ಲುವುದಿಲ್ಲ ಇದು ನೀರ್ ಆಳ ಇರ್ತದೆ .

ಇದು ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಧಾರವಾಡದ ಒಂದು ಮುಂಬಾಗಿಲ ಚಿತ್ರ --

ಇದು ಕೋಲ್ಡ್ ಡ್ರಿಂಕ್ಸ್ ಅಂಗಡಿ ಒಂದು ದ್ರಷ್ಯ --

ಸಭೆಯ ಸಭೆಯ ಅಂಹ ಹೇಳಿದ್ರೆ ಮೀಟಿಂಗ್ ಸೊ ಇಲ್ಲಿ ಎಲ್ಲ ರೀತಿಯ ಕಂಪನಿಯ ಡಿಸ್ಶನ್ ಗಳು ಇರ್ತವು.

ಎಲ್ಲರೀತಿಯಾದಂತಹ ಆಟ ಓಟಗಳನ್ನು ಮಾಡ್ತಾರ ಇದು ಆಟಗಳಿಗೆ ಸಂಬಂಧ ಪಟ್ಟ ಮೀಸಲಾಗಿರುತ್ತಕ --